ಇದರಲ್ಲಿ ಹಲವಾರು ಕುರ್ಚಿಗಳು ಕಾಣಸ್ತಾ ಇದಾವೆ.

ಮತ್ತು ಒಳಭಾಗದಲ್ಲಿ ನನಗೆ ಬೇರೆ ಬೇರೆ ಸಾಮಾಗ್ರಿಗಳು ಕಾಣ್ಸ್ತಯಿದೆ.

ಬೋರ್ಡ್ ಕಾಣುಸ್ತಾ ಇದೆ ಮತ್ತು ಇಬ್ಬರ್ ಮನುಷ್ಯರು ನೆಡೆದುಕೊಂಡು ಬರುತ್ತಿರುವುದು ಕಾಣುಸ್ತಾ ಇದೆ.

ಮತ್ತು ಒಂದು ಸೂಚನಾ ಫಲಕ ಕೂಡ ಕಾಣಿಸ್ತಾ ಇದೆ.

ಕಟ್ಟಡದ ಮೆಲ್ಬಾಗದಲ್ಲಿರುವ ಮೊಬೈಲ್ ಟವರ್ ಕೂಡ ಕಾಣಸ್ತಾ ಇದೆ.

ಇದು ನನಗೆ ಹಾರದಿಂದ ಮಾಡಿರುವ ಅಲಂಕಾರ ಕೂಡ ಕಾಣಸ್ತಾಇದೆ.

ಮತ್ತು ಒಂದು ಲೈಟ್ ಬಲ್ಪ್ ಹುರಿಯುತ್ತಿರುವುದು ಕಾಣಿಸ್ತಾ ಇದೆ.

ನನಗೆ ಹಲವಾರು ಜನ ಕುಳಿತುಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವುದು ಕಾಣಿಸ್ತಾ ಇದೆ.

ಮತ್ತು ಸ್ವಲ್ಪ ಜನ ಮನುಷ್ಯರು ನಿಂತುಕೊಂಡಿರುವುದು ಕಾನಸ್ತಾ ಇದೆ.

ಬೆಳುಗಳು ನೀಲಿ ಬಣ್ಣದಲ್ಲಿದೆ ಮತ್ತು ಬಲಭಾಗದಲ್ಲಿ ಒಂದು ಕಟ್ಟಡ ಕೂಡ ಕಾಣುಸ್ತಾ ಇದೆ.

ಪೋಸ್ಟ್ ಆಫೀಸ್ ನ ಕಟ್ಟಡ ಕಾಣಸ್ತಾ ಇದೆ.

ಮರದ ಕೊಂಬೆ ಕೂಡ ಕಾಣಿಸ್ತಾ ಇದೆ.

ಸ್ಕ್ರೀನ್ ಬಿಳಿ ಬಣ್ಣದಲ್ಲಿದೆ ಮತ್ತು ಎರಡು ಲೈಟ್ ಬಲ್ಬ್ ಉರಿಯುತ್ತಿರುವುದು ಕಾಣಸ್ತಾ ಇದೆ.

ಮಾರ್ಕೆಟ್ ನ ಒಳಭಾಗದಲ್ಲಿ ಹಲವಾರು ತರಕಾರಿ ಮತ್ತು ಹಣ್ಣುಗಳು ಕಾಣಿಸ್ತಾ ಇದ್ದಾವೆ.

ಅದರ ಪಕ್ಕದಲ್ಲಿ ಮರದ ಕೊಂಬೆಗಳು ಕಾಣಿಸ್ತಾ ಇದೆ.

ಎಡ ಭಾಗದಲ್ಲಿ ನನಗೆ ಬಾಕ್ಸ್ ಗಳು ಕಾಣಸ್ತಾ ಇವೆ.

ಮತ್ತು ಕಾರ್ ನ ಟೈಯರ್ ಕೂಡ ಕಾಣಿಸ್ತಾ ಇದೆ.

ಸ್ಕೂಟಿ ಯ ಇನ್ನೊಂದು ಬದಿಯಲ್ಲಿ ಒಂದು ಮರದ ಬೋರ್ಡ್ ಕಾಣಸ್ತಾ ಇದೆ.

ಮತ್ತು ಒಂದು ಚಮಚ ಕಾಣಿಸ್ತಾ ಇದೆ ಇನ್ನೊಂದು ಬದಿಯಲ್ಲಿ ಬೇರೆ ಶೈಲಿಯ ಚಮಚ ಕಾಣಿಸ್ತಾ ಇದೆ.

ಮತ್ತು ಬಲಭಾಗದಲ್ಲಿ ಒಂದು ಕಾರ್ ಕೂಡ ಕಾಣಸ್ತಾ ಇದೆ.